ಈ ಚಿತ್ರದಲ್ಲಿ ತುಂಬಾ ಸ ಚೆನ್ನಗಿರೋ ಒಂದು ಮನೆಯಿದೆ ಈ ಮನೆಯಲ್ಲಿ ತುಂಬಾ ನೋಡಲು ಚೆನ್ನಾಗಿದೆ ಕ್ವಾಲಿಟಿ ಹಂಚುಗಳಿದ್ದವೆ.

ಹೊರಗೆ ಒಂದ ಒಂದ ಹತ್ತರಿಂದ ಜಾಸ್ತಿ ಬೈಕ್ ನಿತ್ತವೆ ಒಂದ ನಾಲ್ಕ ಸೈಕಲ್ ನಿಂತಕೊಂಡವೆ ಅಲ್ಲೊಬ್ಬ ಮನುಷ ನಿತ್ತಇದ್ದಾನೆ ಆಫೀಸ್ ನೋಡಕೆ ತುಂಬಾ ----

ಈ ಚಿತ್ರದಲ್ಲಿ ಒಂದು ಗೋಲ್ ಗುಂಬಜ್ ಇದೆ ಇದು ಹಳೆಯ ಕಾಲದ್ದು ಸುತ್ತಮುತ್ತ ಐದು ಕಂಬಗಳಿದವೇ ಒಳೆ ಚೆನ್ನಗೈತೆ.

ಈ ಚಿತ್ರದಲ್ಲಿ ಒಂದು ರೆಸ್ಟೋರೆಂಟ್ ಇದೆ ಆರ್ ರೆಸ್ಟೋರೆಂಟ್ ಅಲ್ಲಿ ತುಂಬಾ ಸ್ಟಾರ್ಸ್ ಇದೆ ಸ್ಟಾರ್ಸ್ ಗಳನ್ನು ನೆ ತಾಕಿದರೆ ಒಂದು ಸೈಡ್ ಒಂದು ಹಾಕಿದ್ದರೆ ಇನ್ನೊಂದು ಸೈಡ್ ಎರಡು ಹಾಕಿದ್ದಾರೆ ಆ ಸ್ಟಾರ್ ಗೆ ಗ್ರೀನ್ ಕಲರ್ ಬಟ್ಟೆ ಸುತ್ತಿದರೆ ಆಮೇಲೆ ಗಿಡಗಳು ಇದ್ದಾವೆ ಅಷ್ಟೇ.